ಈ ವಿಜ್ಞಾನ ತಂತ್ರಜ್ಞಾನ ಮತ್ ಎಜುಕೇಶನ್ ಅಂತ ವಿಷಯಕ್ಕೆ ಬಂದ್ರ ಕರ್ನಾಟಕ ದಲ್ ಧಾರವಾಡ ನೇ ಫೇಮಸ್ . ಯಾಕಂದ್ರ ಈಗ ಎಲ್ಲಾದ್ರಗೂ ವಿದ್ಯುತ್ ಶಕ್ತಿ ಐತಿ ಧಾರವಾಡ ದಾಗ್ ಐತಿ. ಭಾರತೀಯ ವಿಜ್ಞಾನ ತಂತ್ರಜ್ಞಾನ ಸಂಸ್ಥೆ ಅಂತು ಭಾ ಧಾರವಾಡ ದಾಗ್ ಭಾರಿ ದೊಡ್ಡದು ಐತಿ ಚಲೋ ಐತಿ ಎಲ್ಲಾ ತರಹದ ಸೇವೆ ಸಿಗ್ತಾವ ನೋಡಕ್ಕೆ ಅಂತೂ ಭಾರಿ ಮಸ್ತ್ ಐತಿ.

ಇನ್ನು ಮತ್ತ ಕೆಳಗಡೆ ಅದ್ರದು ಮಾಡಿದ್ರೆ ಭಾರಿ ಚಲೋ ಕಾಣ್ತವೆ. ಮತ್ ಗಾಡಿ ಗೀಡಿ ಹೋಗಾಕ ಚಲೋ ಅಕತ್ತಿ ರೈಲ್ ಎಲ್ಲಾ ಮಾಡತಾರ ಡೆವೆಲೊಪ್ ಆಗತ್ತ .

ಏನೇ ಬೇಕಂದ್ರು ನರ್ಸರಿಯಾಗ ಬೆಸ್ಟ್ .